ಮತ್ತು ಪಕ್ಕದಲ್ಲಿ ದೊಡ್ಡದಾದ ರೋಡ್ ಇದೆ ಹಾಗೂ ಸೈಕಲ್ ನಿಲ್ಲಿಸುವುದಕ್ಕೆ ನೆರಳಿನ ಸೆಡ್ಡು ಹಾಕಿದ್ದಾರೆ ಮತ್ತೆ ಪಾಟು ಗಳಿವೆ

ಇದು ಒಂದು ಕರ್ನಾಟಕ ಸೇವಾ ನೀರಿನ ಬಡವಳಿಯಾಗಿದೆ ಹಾಗು ಮತ್ತು ಇದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದಾಗಿರುವ--

ಹಾಗೂ ಪಕ್ಕದಲ್ಲಿ ಮನೆಗಳು ಹಾಗೂ ರೋಡು ಮತ್ತುಲೈಟಿನ ಕಂಬಗಳು ಅದೇ ಸಂಚಾರ ಮಾಡುವ ಜಾ--

ಹಾಗೆ ತುಕ್ಕದಲ್ಲಿ ಗಿಡ ಮರಗಳಿವೆ ಹಾಗೆ ಮತ್ತು ಬೋರ್ಡ್ ಇದೆ ಇದರನ್ನಿ ಹಸಿರುವಾದ ಕಾಣುತ್ತದೆ.

ಸಾಲಾಗಿ ಅಂಗಡಿಗಳಿವೆ ಮತ್ತು ಬೈಕು ಮತ್ತು ಬಸ್ಸು ವಾಹನಗಳು ಇಕ್ದೆ ಒಕ್ದೆ ಓಡಾಡುತ್ತಿವೆ ಹಾಗು ಲೈಟಿ ನ ಖಂಬಗಳಿವೆ.

ಹಾಗು ಕಂಪೌಂಡಿನ ಒಳಗಡೆ ಧುವಿದವ ಗಿಡ ಮರಗಳು ಆಕರ್ಷಕ್ಕವಾಗಿವೆ.

ಆ ಮನೆಯ ಮೇಲೆ ಮತ್ತು ಗಿಡಗಳಿವೆ ಮತ್ತು ದೇವಾಲಯದ ಮೂರ್ತಿ --

ಉಂ ಇದು ಒಂದು ಅರ್ತ ದೇಹದ ಶಿವದ ಮೂರ್ತಿಯನ್ನು ಪ್ರಥಿಷ್ಟಪಣಿ ಮಾಡಿದ್ದಾರು.

ಒಂದು ಅಂತಸ್ತಿನ ಕಟ್ಟಡವಾಗಿರುತ್ತದೆ ಮತ್ತೆ ಇದರ ಮುಂದುಗಡೆ ಗಿದಹ ಹಕ್ಕ ಪಕ್ಕ ದಲ್ಲಿ ಗಿಡವನ್ನು ಇದೆ.

ಇದು ಒಂದು ಗೊಂಜಾಲಿನ ಹೊಳಗಿದೆ ಸ್ಯ್ದಿಗೆ ಹಾಂ ಬಳ್ಳಿ ಗಿಡ ಇದಾವೆ.